ಡಿಸ್ಕೌಂಟ್ ಗಳನ್ನೂ ಆಹ್ಹ್ ಡಿಸ್ಕೌಂಟ್ ಗಳು ಇರುತ್ತವೆ ಹಾಗು ನಾವು ಇಲ್ಲಿ ಎಲ್ಲ ಮನೆಯ ಐಟೆಮ್ಸಗಳನ್ನೂ ನಾವು ಖರೀದಿಸಬಹುದು.

ಇಲ್ಲಿ ಇವರು ಚೋಕಟ್ಟು ಕಟ್ಟೆಯನ್ನು ಕುಳಿಸುತ್ತಿದ್ದರೆ ಹಾಗು ಪಿ ಓ ಪಿ ರೆಡಿ ಮಾಡುತಿದ್ದರೆ ಇವರು ಪೈಂಟ್ ಹೊಡೆಯುವ ಹಾಗು--

ಕೆಲವರು ಕೆಲವು ಜನ ಚರ್ಚೆ ಯನ್ನ ಮಾಡುತಿದ್ದಾರೆ ಹಾಗು ಬರೆಯುತಿದ್ದಾರೆ.

ಆಹ್ಹ್ ಎನ್ನ ಬಾಜು ಇಲ್ಲಿ ತುಂಬ ಚೆನ್ನಗಿ ಅಲಂಕಾರ ಮಾಡಿರುತ್ತಾರೆ.

ಇಲ್ಲಿ ನಾವು ಹಬ್ಬ ಹರಿದಿನಗಳಲ್ಲಿ ಹೋಗಿ ಬಟ್ಟೆಗಳನ್ನು ತೆಗೆದುಕೊಳ್ಳಬಹುದು.